ಆಹ್ಹ್ ಚಿಪ್ಸ್ ಗಳು ಶಾಂಪೂ ಗಳನ್ನೂ ಇಟ್ಟಿದ್ದಾರೆ ಹಾಗು ಈ ಸ್ಕ್ಯಾನ್ ಅನ್ನು ಇಟ್ಟಿದ್ದಾರೆ.

ಸೇಬು ಹಣ್ಣು ಹಾಗು ಮತ್ತೆ ಮುಸುಂಬಿ ಹಣ್ಣನ್ನು ಕಾಣಬಹುದು ಈ ದ್ರಶ್ಯದಲ್ಲಿ --

ಒಂದು ಕಾರು ಹೋಗ್ತಿರುವುದನ್ನು ನೋಡಬಹುದು ಹಾಗೆ ಈ ದ್ರಶ್ಯದಲ್ಲಿ --

ಅವನ್ನು ಕಾಣಬಹುದು ಹಾಗು ಈ ದ್ರಶ್ಯದಲ್ಲಿ ನದಿಯನ್ನು ಕಾಣಬಹುದು ಹಾಗು ಈ ದ್ರಶ್ಯದಲ್ಲಿ

ಆ ದಿನ ನಿತ್ಯ ಆ ದೇವಾಲಯ ಗುಡಿಯಲ್ಲಿ ಪೂಜಿಸುತ್ತಾರೆ.